ಇಲ್ಲಿ ಒಂದು ನಮಗೆ ರೂಮ್ ಕಾಣುಸ್ತಾ ಇದೆ ಈ ರೂಮಿ ನಲ್ಲಿ ಒಂದು ಫ್ಯಾನ್ ಕಾಣುಸ್ತಾ ಇದೆ ಮತ್ತು ಬಹಳಷ್ಟು ಲೈಟ್ಸ್ ಸಹ ಕಾಣಿಸ್ತಾ ಇವೆ.

ಹಚ್ಚಹಸಿರಿನ ಒಂದು ಗಾರ್ಡನ್ ನ ಮೇಲೆ ಎಲ್ಲರೂ ಕಾಣಿಸುತ್ತಿದ್ದಾರೆ.

ಹಾಗೆ ಇಲ್ಲಿ ಈ ಎಲೆಗಳು ಹಚ್ಚ ಹಸಿರಿನ ಕಲರ್ ನಲ್ಲಿವೆ.

ಬಹಳಷ್ಟು ದೊಡ್ಡ ದೊಡ್ಡನೆಯ ಬಲ್ಪು ಗಳು ಕಾಣಿಸುತ್ತಿವೆ.

ಇದರ ಹಿಂದೆಯು ಒಂದರ ಮೇಲೆ ಚೆನ್ನಾಗಿ ಒಂದು ಇಕ್ಕಿ ಬಹಳಷ್ಟು ಸಿಲಿಂಡರ್ ಗಳನ್ನು ಇಕ್ಕಿದ್ದಾರೆ.